ಇಲ್ಲಿ ಒಂದು ಪ್ಲಾಸ್ಟಿಕ್ ಹೌಸ್ ಅಂತ ಬೋರ್ಡನ್ನು ಹಚ್ಚಿದ್ದಾರೆ.

ಇಬ್ಬರು ಹುಡುಗರು ಮೊಬೈಲ್ ಅನ್ನು ನೋಡ್ತಾಯಿದಾರೆ.

ಕೆಳಗಡೆ ಒಂದು ನೀಲಿ ಬಣ್ಣದ ಸಿಂಟ್ಯಾಕ್ಸ್ ಇದೆ.

ಇಲ್ಲಿ ಒಂದು ನಂದಿ ಫಾರ್ಮಸಿ ಕ್ಲಿನಿಕ್ ಇದೆ.

ಇ_ವಿ ಗಳಿವೆ ಮತ್ತು ಸಿ_ಸಿ_ಟಿ_ವಿ ಇದೆ.

ಪ್ರತಿ ರವಿವಾರ ಅಂಗಡಿ ಬಂದ್ ಎಂದು ಬರೆದಿದೆ.

ನದಿಯ ಸುತ್ತಮುತ್ತ ಕಸವು ಕಸ ಇದೆ.

ಇಲ್ಲಿ ಒಂದು ಸತ್ಯ ಕ್ಲಾಸಿಸ್ ಪ್ಲುಡ ಆಂಡ್ ಹಾರ್ಡ್ ವೇರ್ ಅಂತ ಶಾಪ್ ಇದೆ.